Exa~ ಆಹ್ ಉದಾಹರಣೆಗೆ ನಾವು ಆಹ್ ಏನಪ್ಪಾ sorry ಚಾಣಕ್ಯನ್ನೇ ತಗೊಬೋದು. ಚಾಣಕ್ಯರು ತುಂಬಾ ನೀತಿ ಹೇಳ್ತಾನೆ. why ಅಂದ್ರೆ ಬೇಕಾದ್ರೆ ನಮ್ ಜೊತೆ ಇರೋ ಹಾವ್ ಬೇಕಾದ್ರೂ ನಮ್ಬಹುದು ಇದು ಒಂದ್ ಶತ್ರುನ್ ನಂಬದಿಕ್ಕಾಗಲ್ಲ ಅಂತಾದ್ ತುಂಬಾ ದೇಶ ಭಕ್ತರು ನಮ್ಮ ನಾವ್ ಜನ್ಸಕ್ಕೂ ಮೊದಲೇನೆ ಹುಟ್ಟಿದ್ರೂ ಅದು ನಮ್ ದೇಶದ್ ಎಲ್ಲಾ ದೇಶದಲ್ಲೂ ಇರ್ತಾರೆ. ಪ್ರಮುಖವಾಗಿ ನಮ್ ದೇಶದಲ್ಲಿ ಚಾಣಕ್ಯ ಅಂತಹ ಒಂದ್ ಬುದ್ಧಿವಂತ ಮಹಾ ಒಬ್ಬ ಕುಟಿಲ ಬ್ರಾಹ್ಮಣ ಇದ್ದ ಅಂತ್ ಹೇಳದಿಕ್ಕೆ ಹೆಮ್ಮೆಯಾಗುತ್ತೆ ಯಾಕಂದ್ರೆ ಅಂತಹ ತಂತ್ರಿಕ್ಕೆ ಪ್ರತಿ ತಂತ್ರ, ಉತ್ರಕ್ಕೆ ಪ್ರತಿಯುತ್ರ, ಪ್ರತಿಯೊಂದ್ question ಗೆ ಇಲ್ಲಿ ಪ್ರತಿಯೊಂದ್ ಪ್ರಶ್ನೆಗೆ ಇಲ್ಲಿ ಅವ್ನತ್ರ ಪ್ರತಿಯೊಂದಕ್ಕೂ ಉತ್ತ್ರ ಇತ್ತು. ಬೆಂಕಿ ಬೆಂಕಿ ಇದೆಯಲ್ಲಾ, ಅದನ್ನ ಅಲೆಕ್ಸಾಂಡರ್ ಒಂದು ಹೆಮ್ಮೆ ತರಕ್ಕ ಕಬ್ಣದಲ್ ಮಾಡಿರ್ತಾನೆ. ಅದ್ರ ಒಳ್ಗಡೆ ಮನುಷ್ಯನ್ನ ಒಳ್ಗಡೆ ಸೇರ್ಸಿ ಬೀಗ ಹಾಕಿ ಕೆಳ್ಗಡೆ ಬೆಂಕಿ ಹಾಕ್ತಕ್ಕಂತಹ ಒಂದು ಇದ್ ಇತ್ತು ಏನು ಸಂ ~ ಆ ತರ ಹಿಂಸೆ ಕೊಟ್ಟಿ ಜನನ್ನ ಸಾಯ್ಸ್ತಿದ್ದ. ಅದಕ್ಕೆ ಪ್ರತಿ ತಂತ್ರವಾಗಿ ಕುಟಿಲ ಬ್ರಾಹ್ಮಣ ಚಾಣಕ್ಯ ಅಂದ್ರೆ ವಿಶ್ವಗುಪ್ತ ಅಂತ ಏನಂತ ಕರೀತಿವಿ ಅವ್ನು ಚಾಣಕ್ಯ ಆಹ್ ಅದಕ್ಕೆ ಪ್ರತಿತಂತ್ರವಾಗಿ ನಮ್ಮ ಮೊನ್ನೆ ನಾನು ಅಲ್ಲಿಗ್ ಹಾಕಿ ಸಾಯಿಸ್ಬೆಕಾದ್ರೆ ಅವ್ನು ಏನ್ ಹೇಳ್ತಾನಂದ್ರೆ ನಮ್ ದೇಶದ್ ಮಣ್ಣಲ್ಲಿ ನಾನು ನನ್ ಮೈಗೆಲ್ಲಾ ಸವ್ರ್ಕೊಂಡು ನಾನು ಆ ದೇಶದ ನಾನು ನನ್ ದೇಶ ನನ್ನಾ ನಮ್ ದೇಶ ಅನ್ನೋದು ನನ್ ಮಣ್ಣು ಅಂತಕ್ಕಂತದ್ದು

Hello ಕಂಡ್ಹಿಡ್ದಿದೀರಾ ಯಾರು ಅಂತ .

ಹಾ school days ಎಷ್ಟ್ enjoy ಮಾಡಿದ್ವಿ ನೆನ್ಪಿದೆನಾ? ಹಾ ನೆನ್ಪಿದೆ ಏ ಈಗ college ಹೋಗ್ತಿದೀಯಾ ನೀನೂ?

ಇಲ್ಲಿ ಆ ಏ ಅಂತ college ಆ college ಹೋಗ್ತಾಇದಿನಿ. ಆ ಸರಿ .

ಆ ಹೀಗ್ ಹೇಳ್ಕಣೆ college ಚನಾಗಿದೇನಾ life ವು ಇಲ್ಲಾಂದ್ರೆ ಬೇರೆ school life ಚನಾಗಿದೇನಾ? ಏನಿದ್ರೂ school life ಯೇ ಚನ್ನಗ್ಬಿಡೆ. ಹೌದಾ ಏನ್ enjoy ಮಾಡ್ದೆ ಕಣೇ school days ಅಲ್ಲಿ, ನೆನ್ಪಿದೆ ಅಲ್ಲ? ನೆನ್ಪಿದೆ but ಇನ್ನೊಂದ್ಸತಿ ನೆನ್ಪ ಮಾಡ್ಕೊಬೇಕಲ್ಲ?

ಅದೆಲ್ಲ ಚನಾಗಿತ್ತು

ಹಾ trip ಹೋಗಿದ್ದು.

ಪ್ರತಿಭಾ ಕಾರಂಜಿಗ್ ಹೋಗಿದ್ದುಅವೆಲ್ಲ ಚನಾಗಿತ್ತು August ಜಾ ಇದು August ಹದಿನೈದು ಮತ್ತೆ January ಇಪ್ಪತ್ತಾರು ಅವೆಲ್ಲಾ ಮಾಡ್ತಿದ್ರಲ್ಲ?

But ಮಾಡ್ತಾರೆ but ಏನನಾರು ಸ್ವಲ್ಪ ಕಮ್ಮಿ ಅಲ್ಲ . school life .

ಈ ಪ್ರತಿಭಾ ಕಾರಂಜಿ ಅಂತೇ ಅವೇನು ಏನು ನೆಡ್ಸಲ್ಲಾ ಇಲ್ಲಿ. ಇಲ್ಲಿ ಏನ್ ನಡ್ಸಲ್ಲ ಅಲ್ಲಿ ಚನಾಗಿತ್ತು.

ಏ ಹೆಂಗ ನಂಗೆ ಅದೇ best ಕಣೇ . ನಾವ್ dance ಮಾಡಿದ್ದೂ ಸಿಂಗ್. ನಾವು ಕೂಡ ಚಿಕ್ಕ್ ಹುಡ್ಗುರಿದ್ರ. ಹ್ಮ್ dance ಮಾಡೋದಂತ್ತೆ singing ಮಾಡೋದಂತ್ತೆ ಪ್ರತಿಭಾ ಕಾರಂಜಿಯಲ್ಲಿ ಚನಾಗ್ ಮಾತಾಡ್ಕೊಂಡು. ಹಾ ಹೌದು ಬನ್ನಿ ಒಂದ್ ಸತಿ meet ಆಗೋಣ ನೀನು ನಾನು.

ಎಲ್ಲಿ ಅಂತ ನೀನೇ decide ಮಾಡು ಅಲ್ಲಿಗ್ ಬರೋಣಂತ್ತೆ.

ಚನ್ನಾಗಿದೆ ಹಾ education ಚನಾಗಿದೆ ನಿಂದು?

B.com ಮಾಡ್ತಿದೀಯ ಏನ್ general ತಗೊಂಡಿದೀಯ?

ಹ್ಮ್, ಮತ್ತೆ class ಎಲ್ಲ ಹೆಂಗ್ ನಡಿತೈತೆ? sir ಅವ್ರೆಲ್ಲ ಬರ್ತಾರಾ? sir ಅವ್ರು ಎಲ್ಲರು ಬರ್ತಾರೆ ಚನಾಗ್ನಡಿತ ಇದ್ದವೆ.

ಆಗ್ತಾವ್ ಕಣೆ ಪಾಠಗಳೆಲ್ಲ ನಿಮ್ದು?

ಹ್ಮ್ ಇನ್ನೇನ್ ಕಣೆ ಒಂದ್ ಸತಿ call ಎಲ್ಲಿ meet ಆಗೋಣ ಅಂತ.

Meet ಆಗೋಣ ಅಂತೇ place decide ಮಾಡು.

Hello ಆ ಸಮಿತ್.

ಆ ಚೆನ್ನಾಗಿದ್ದೇನೆ ನೀನ್ ಹೇಗ್ಇದ್ದೀಯ? ಆ ಚೆನ್ನಾಗಿದ್ದೇನೆ ಮತ್ತೆ ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ? ಆಹ್ ಹುಷಾರಿದ್ದಾರೆ ನಿನ್ ಮನೆಯಲ್ಲಿ?

ಆಯ್ತಾತು. ನೀನ್ ಏನ್ ಮಾಡ್ತಿದ್ದೆ? ನಾನ್ ಹೀಗೆನೆ ಕೂತ್ಕೊಂಡಿದ್ದೆ bore ಆಗ್ತಿತ್ತು ಹಾಗೆ ನಿಮ್ಗೆ call ಮಾಡುವಾ ಅಂತಾ ತುಂಬಾ ದಿವಸಾ ಆಯ್ತ ಅಲ್ಲಾ ಹಾಗೆ call ಮಾಡಿದ್ದು. ಆಹ್ ಪರೀಕ್ಷೆ ಮುಗಿತಾ ನಿಂದು? ಪರೀಕ್ಷೆ ಈಗಾ ಆಗ್ತಾ ಉಂಟು ಅಂದ್ರ ರಜೆ ಅಲ್ಲಾ ಈಗಾ ಎಂತ mobile ಲಲ್ಲೆ ಇರುದು ಹಾಗೆ. ಹ್ಮ್‌ ಹೌದಾ ನೀನ್ ನಿಂದ್ ಯಾವ್ದು mobile ? ನಂದು Realme mobile ಯಾಕೆ? ನಂಗೆ ಒಂದ್ ತಗೊಳ್ಬೇಕಿತ್ತು ನನ್ mobile ಹಾಳಾಗಿದೆ, ಅದ್ಕೆ ಯಾವ್ದು ಒಳ್ಳೇದುಂಟಂತಾ. ಹಾ ನಂದು mobile ಸ ಒಳ್ಳೆದುಂಟು ಹಾಗೆ. ಆಹ್ camera ಎಲ್ಲಾ ಹೇಗುಂಟು?

ಹಾ battery ಎಲ್ಲಾ ಒಳ್ಳೆದುಂಟು ಹಾಗೆ. ಹ್ಮ್‌ charge ಎಲ್ಲಾ ಒಳ್ಳೆ ಆಹ್.

ನಿಲ್ತದಾ? ಹಾ ಅದೇ ನಂಗೆ ಯಾವ್ದು ತಗೊಳುದು ಅಂತ ಗೊತ್ತಾಗ್ಲಿಲ್ಲಾ ನಿಮ್ಮ ಹತ್ರ ಕೇಳುವಾ ಅಂತಾ call ಮಾಡಿದ್ದು. ಈಗ mobile ಲಲ್ಲಿ ಈಗ ಎಲ್ಲಸ mobile mobile ಅಲ್ಲಾ. Mobile ಅಲ್ಲಿ ಎಲ್ಲ ಉಂಟು. ನಿಮ್ಗೆ ಬ~ online shopping ಕೂಡಾ ಉಂಟ್ ಅದ್ರಲ್ಲಿ ಎಲ್ಲ ಕೂಡಾ mobile ಅಲ್ಲೆ. Mobile ಇದ್ರೆ use ಆಗ್ತದ ಅಲ್ಲಾ ಹಾಗೆಯಾ. ಹೌದು ಎಲ್ಲಿ ಇದು ಮತ್ತೆ ಮತ್ತೆ ಮನೆಯಲ್ಲಿ ಎಲ್ಲಾ ಏನ್ . ಮನೆಯಲ್ಲಿ ಈಗಾ ಆ ಅಪ್ಪಾ ಹೊರಗಡೆ ಹೋಗಿದ್ದಾರೆ ಅಮ್ಮಾ ಮನೆಯಲ್ಲಿ ಇದ್ದಾರೆ ಹಾಗೆ.

ಮನೆಯಲ್ಲಿ ಕೂತ್ ಕೂತ್ bore ಆಗ್ತದೆ ಹಾಗೆ. ಹ್ಮ್‌ ಈಗ ಇದು ಹ್ಮ್‌ exam ಎಲ್ಲಾ exam . ಈಗಾ mobile ಅಲ್ಲೇ exam ಎಲ್ಲಾ ಅದು ಕೊರೊನಾ ಎಲ್ಲಾ ಬಂದು ಈಗ ಎಲ್ಲಾ changes ಆಯ್ತಲ್ಲಾ?

ಹೌದ್ online class ಎಲ್ಲಾ mobile ಅಲ್ಲೆ. ಅದೇ mobile ಅಲ್ಲೇ ಅಲ್ಲಾ ಹಾಗೆ. ಈಗೆಲ್ಲಾ change ಎಲ್ಲಾ ಆಗಿದೆ ಅಲ್ಲಾ ಹಾಗೆ. ಹ್ಮ್‌ ಸಣ್ಣ ಮಕ್ಕಳ ಹತ್ರ ಕೂಡಾ mobile ಇದೆ ಅಲ್ಲಾ .

ಅದೆ ಈಗ ಎಲ್ಲಾ ಈಗ ಮಕ್ಳಿಗೆ mobile ಇಲ್ಲದೆ ಊಟಾ ಮಾಡ್ಲಿಕ್ಕೆ ಕೂಡಾ ಆಗುದಿಲ್ಲಾ ಈಗಾ . ಅದೇ. Mobile ಇದ್ರೆ ಊಟ ಸೇರ್ತದೆ ಇಲ್ಲಾದ್ರೆ?

ಮತ್ತೆ ನಮ್ಮ ಶಾಲೆಯದ್ದೆಲ್ಲಾ ಅದರಲ್ಲೇ ಬರ್ತದೆ ಅಂದ್ರೆ news ಎಲ್ಲಾ.

Information ಎಲ್ಲಾ.

ಅದು ಜಾಸ್ತಿಸ use ಮಾಡ್ಲಿಕ್ಕೆ.

ರಾತ್ರಿಸ ಈಗ ಮನೆಯಲ್ಲಿ ಒಬ್ಬನೇ ಇರುವಾಗ bore ಆಗುವಾಗೆಲ್ಲ ಹಾಗೆ use ಮಾಡ್ತೇವೆ ಅಲ್ಲಾ ಹಾಗೆ. ಜಾಸ್ತಿ ಜಾಸ್ತಿ ನೋಡಿದ್ರು ಕೂಡಾ ತಲೆ ನೋವ್ ಆಗ್ತದ ಅಲ್ಲಾ mobile ಅಲ್ಲಿ.

ಹಾಗೆ ಅದೇ. Exam ಈಗ exams ಉಂಟಲ್ಲಾ ಅದೆಲ್ಲಾ mobile ಅಲ್ಲೆ ಓದುದು ಈಗಾ. notes ಇಲ್ಲಾ ಅದು. ಹ್ಮ್‌ ಒ ಆಗ್ತದ ಅದ್ರಲ್ಲಿ ಬಂದದ್ದು? ಅದು ಓದ್ತಿನಿ ಮತ್ತೆ ನೋವ್ ಆಗ್ತದೆ ತಲೆಯೆಲ್ಲಾ ನೋವ್ ಆಗ್ತದೆ ಶುರುವಾಗ್ತದೆ ಮತ್ತೆಲ್ಲಾ. ಅದೇ.

ನಿಮ್ಗೆ ನಿಮ್ಗೆ ಎಂತಸ ಇಲ್ಲಾ ಅಲ್ಲಾ ಈಗಾ?

ಹೌದು ನಂಗೆ ಮನೆಯದ್ದೇ ಕೆಲ್ಸ ಆಗ್ತದೆ ಈಗ. ನೀವ್ mobile ಜಾಸ್ತಿ use ಮಾಡಲ್ಲವಾ? ಜಾಸ್ತಿ ಏನ್ ಇಲ್ಲಾ ನಂಗೆ ಅಷ್ಟು interest ಕೂಡಾ ಇಲ್ಲಾ mobile ದು. ಆದ್ರೆ ಇದು ಹಾಳ್ ಇದು call ಎಲ್ಲಾ ಸರಿ ಕೇಳಲ್ಲಾ.

ಮತ್ತೆ ಇದು ba~ display ಎಲ್ಲಾ ಹೋಗಿದೆ. ಅದಕ್ಕೆ ಇನ್ನೊಂದ್ ಹೌದು ಕೆಳಗೆ ಬಿದ್ದಿದೆ . ನಿಮ್ದ್ ಯಾವ mobile ?

ಹಾ Vivo ಹಾ ಒಳ್ಳೆದುಂಟು ಹಾಗೆ. ಹ್ಮ್‌ ಅದ್ ಒಳ್ಳೆದುಂಟು ಆದ್ರೆ. ನಂದುಸ ಈಗ display ಹೋಗಿದೆ ಆದ್ರೆಸ ಒಳ್ಳೆದುಂಟು ಈಗಾ. ಅದ್ camera, battery ಎಲ್ಲಾ ಒಳ್ಳೆದುಂಟು ಹಾಗೆ. ಹ್ಮ್‌ ಹಾಗೆ ಅದೇ ನೋಡುವಾ ತಗೊಳ್ಳುವಾ ಅಂತಾ mobile .

Online ಅಲ್ಲಿ ಒಳ್ಳೇದ್ ಬರ್ತದಾ mobile ? ಒಳ್ಳೇದು ಬರ್ತದೆ ಹಾ ಅಂದ್ರೆ shop ಕ್ಕಿಂತಾ ಅಲ್ಲ ಇದ್ರಲ್ಲಿ ಕಮ್ಮಿ ಸಿಗ್ತದೆ.

ಹಾಗೆ ಈಗಾ ಇದು offer ಏನಿಲ್ಲಾ ಅಲ್ಲಾ mobile ಗೆ ಉಂಟಾ? Offer ಅದು Deepavali time ಹಾಗೆಲ್ಲ ನೋಡ್ಬೇಕು ಆಗ ಸಿಗ್ತದೆ ಹಾಗೆ. ಯಾವ್ದು ಇದಿಲ್ಲಾ ಅಲ್ಲಾ? ಹಾ ಈಗ offer ಇಲ್ಲಾ ಹಾಗೆ.